ತಗೋಳ್ಳೋರ್ ತಗೋತಾಯ್ದರೆ ಫ್ರೆಶ್ ಮೀನು ಚೆನಾಗಿದೆ ಬ್ಲೂ ಕಲರ್ ಕೋಡಗಳ್ ಕಾಣಿಸ್ತಿ

ಫ್ಲೋರ್ ವೈಟ್ ಟೈಲ್ಸ್ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಕೂತಿದ್ದಾನೆ ವೈಟ್ ಟಿ ಶರ್ಟು ಜೀನ್ಸ್ ಪ್ಯಾಂಟ್ ಹಾಕೊಂಡು.

ಮೂರ್ತಿ ಕಾಣಸ್ತಿದೆ ಯೇಸು ಸ್ವಾಮಿಯ ಫೋಟೋ ಫಾದರ್ ನಿಂತಿದ್ದಾರೆ ಹೂವಿನ ಹಾರ ಹಾಕ್ಕೊಂಡಿದ್ದಾರೆ.

ಡೆಕೋರೇಷನ್ ಅಂತು ತುಂಬಾ ಚನ್ನಾಗಿದೆ ಫ್ಲವರ್ ಡೆಕೋರೇಷನ್ ಪ್ಲಯ್ವುಡ್ ಡೆಕೋರೇಷನ್ ಸ್ಕ್ರೀನ್ ಡೆಕೋರೇಷನ್ ಮುಂದೆ ಇಬ್ಬರು ವ್ಯಕ್ತಿ ರೆಡಿ ಆಗಿ ಹಾಕೊಂಡು ಬ್ಲಜಿರ್ ಕೋರ್ಟ್ ಹಾಕೊಂಡು ನಿಂತಿದ್ದಾರೆ .

ಈ ಚಿತ್ರದಲ್ಲಿ ನಾವು ಇಂಡಿಯನ್ ಪೋಸ್ಟ್ ಆಫೀಸ್ಗೆ ಸಂಬದ ಪಟ್ಟ ಎ.ಟಿ.ಎಮ್.‌ ನ ನಾವ ನೊಡ್ತಾ ಇದ್ದಿವಿ .

ಈ ಚಿತ್ರದಲ್ಲಿ ನಾವ್ ಒಂದು ಟೆಂಪಲ್ ನ ನೋಡತಾ ಇದಿವಿ ಟೆಂಪಲ್ ಬಾಗ್ಲಿಗೆ ದೊಡ್ಡು ಗೋಲ್ಡನ್ ಕಲರ್ ಗಂಟೆನ ಕಟ್ಟಿದಾರೆ.

ಈ ಚಿತ್ರದಲ್ಲಿ ನಾವು ಒಂದು ಜಿಮ್ ಅನ್ನು ನೋಡತ್ತಾ ಇದ್ದಿವಿ ಜಿಮ್ ರೂಮ್ ಇದರ ಮುಂದೆ ಒಬ್ಬ ಬಾಡಿ ಬಿಲ್ಡರ್ ತನ್ನ ಮಿರರ್ ಸೆಲ್ಫಿ ತೆಗೋತ ಇದ್ದಾರೆ.

ಆ ಸಿಕ್ಸ್ ಪ್ಯಾಕ್ ಅನ್ನ ತೋರಸ್ತಿದರೆ ಮೇಲೆ ಒಂದು ಫ್ಯಾನ್ ಕಾಣುತ್ತಿದೆ ಅಕ್ಕ ಪಕ್ಕ ಜಿಮ್ ಇಕ್ವೀಪಮೆಂಟ್ಸ್ ಕಾಣ್ತಿದೆ.

ಹಿಂದೆ ಜಿಮ್ ಇಕ್ವಿಪ್ಮೆಂಟ್ಸ್ ನ ನಾವ್ ನೋಡಬೋದು.

ಈ ಚಿತ್ರದಲ್ಲಿಒಂದು ನಾವು ಎಣ್ಣೆ ಮಿಲ್ ನೊಡ್ತಾ ಇದ್ದಿವಿ ಎಣ್ಣೆನ ಟಿನ್ನಿಗ ಹಾಕಿ ಜೊಡ್ಸಿ ನಿಟಾಗಿ ಜೊಡ್ಸಿ ಇಟಿದ್ದಾರೆ .

ಗಾರ್ನಿರ್ ಹೇರ್ ಪ್ಯಾಕೆಟ್ಸ್ ಹೇರ್ ಪ್ಯಾಕೆಟ್ಸ್ ನೋಡತ್ತಾ ಇದ್ದಿವಿ ಹಲೋ ಟೀಶರ್ಟ್ ಹಾಕಿಕೊಂಡು ರೆಡ್ಡ ಬ್ಯಾಗ್ ಹಾಕೊಂಡು ಫೋಟೋ ತೆಗೆಸಿಕೊ __

ಈ ಚಿತ್ರದಲ್ಲಿ ನಾವು ಒಂದು ವಾಟರ್ ಪಾರ್ಕನ ನಾವ ನೊಡಬಹುದು ವಾಟರ್‌ ಸ್ಪೊರ್ಟ್ಸ ಆಡ್ಲಿಕೆ ಇಲ್ಲಿ ತುಂಬಾ ಚೆನ್ನಾಗಿದೆ .

ಅಹ್‌ ಲೈ ಡಾರ್ಕ್ ಬ್ಲುವ್ ಟೀಶರ್ಟು ಬ್ಲಾಕ್ ಪ್ಯಾಂಟ್‌ ಹಾಕೊಂಡು ಮಿರರ್‌ ಸೆಲ್ಪಿ ತೊಗೊಳ್ತಾ ಇದ್ದಾರೆ .

ಈ ಚಿತ್ರದಲ್ಲಿ ನಾವು ಒಂದು ತೇರನ್ನ ನೋಡತ್ತಾ ಇದೀವಿ ತುಂಬಾ ಚೆನ್ನಾಗಿ ಕಲರ್ ಫುಲ್ ಪೇಪರ್ಸ್ ಇಂದ ಡೆಕೋರಟ್ ಮಾಡಿದಾರೆ.

ಹಿಂದೆ ವಾಲ್ ರೆಡ್ ಕಲರ್ ರೆಡ್ ಆಂಡ್ ಯೆಲ್ಲೋ ಕಲರ್ ಪೈಂಟ್ ಮಾಡಿದ್ದಾರೆ ಕೆಳಗೆ ಗ್ರೀನ್ ಕಲರ್ ಮ್ಯಾಟ್ ಹಾಕಿದ್ದಾರೆ ಹಿಂದೆ ಜಿಮ್ ಇಕ್ವಿಪ್ಮೆಂಟ್ ಕಾಣಸ್ತಾಇದೆ.